ಮತ್ತು ಇಲ್ಲಿ ಬಳ ಜನ ಇದಾರೆ.

ಮತ್ತು ಅದಕ್ಕೆ ಕಲರ್ ಕಲರ್ ಡ್ರೆಸ್ಸುಗಳು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ.

ಈ ಚಿತ್ರದಲ್ಲಿ ಒಂದು ರೂಮ್ ಇದೆ.

ಹಾಗೂ ಗಾಂಧಿಜೀ ಅವರ ಫೋಟೋ ಇದೆ.

ಮತ್ತು ಬಾತುಕೋಳಿ ಮುಖದ ಗಾಡೆಗಳು ಇದಾವೆ.

ಈ ಚಿತ್ರದಲ್ಲಿ ಒಂದು ಮೆಡಿಕಲ್ ಇದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಈ ಚಿತ್ರದಲ್ಲಿ ಒಂದು ಹಾಸ್ಪಿಟಲ್ ಇದೆ.

ಈ ಚಿತ್ರದಲ್ಲಿ ಒಂದು ಕಲ್ಲಿನಲ್ಲಿ ಗುಹೆ ಇದೆ.

ಹಾಗೂ ಇಲ್ಲಿ ಬಹಳ ಜನ ಕುತಿದ್ದಾರೆ.

ಒಂದು ಟೇಬಲ್ ಇದೆ ಹಾಗು ಫ್ಯಾನುಗಳು ಇದಾವೆ.

ಮತ್ತು ಕಲರ್ ಕಲರ್ ಲೈಟು ಗಳು ಇದ್ದಾವೆ.

ಈ ಚಿತ್ರದಲ್ಲಿ ಒಂದು ಹಾಸ್ಪಿಟಲ್ ಇದೆ.

ಹಾಗೂ ಇಲ್ಲಿ ಮನುಷ್ಯರು ಪಾರ್ಟಿ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಮಾರ್ಕೆಟ್ .

ಮತ್ತು ಕರೆಂಟಿ ನ ವಯರ್ ಗಳು ಇದಾವೆ.